ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಿರುವ ಕಾಂಪ್ಲೆಕ್ಸ್ಗಳಿಂದ ಕೂಡಿದೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಾಯಿದೆ ಬೈಕೆಗುಳಿಂದ ಕೂಡಿವೆ ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತಿದೆ. ಕಾಣಿಸುತ್ತಾಯಿದೆ ಇದು

ಇದು ಆಟೋ ರಿಕ್ಷಾ ವಾಗಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತಿದೆ. ಆಟೋರಿಕ್ಷಾ ನೋಡಲು ತುಂಬಾ ಚೆನಾಗಿದೆ. ತುಂಬಾ ದೊಡ್ಡದಾಗಿ ಕಾಣಿಸುತಿರುವ ದೊಡ್ಡ ದಾಗಿ ಹಾಗೂ ಎತ್ತರವಾಗಿ ಇದ್ರಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ ಇದೆ ತುಂಬಾ ದೊಡ್ಡದಾಗಿ ಕಾಣಿಸುತಿದೆ.